ಮೂರ್ತಿ ಅ ಹಳೇ ಹಳ್ಳಿಗಳಲ್ಲಿ ಪುರಾತನ ದೇವಸ್ಥಾನ ಇರ್ತಾವ ನಮ್ಮ್ ಊರ್ ಕಡೆಯಂತು ಒಂದೆ ಒಂದು ಹನುಮಂತನ ಗುಡಿ ದುರ್ಗಮ್ಮನ್ ಗುಡಿ ಇದೆ.

ಅಹ್ ಕ್ರಷ್ಣನ ಜನ್ಮಾಷ್ಟಮಿ ದಿನ ಪೂಜೆ ಮಾಡ್ತೀವಿ. ರಾಧ ಕ್ರಷ್ಣ ಅಂದ್ರೆನು ಒಂದು ಪ್ರೀತಿಯ ಸಂಕೇತ ಪ್ರೀತಿಯ ಜೋಡಿ.

ಇದು ಬುದ್ದನ ಪ್ರತಿಮೆ ಎಲ್ಲರ ಮನೆಗಳಲ್ಲು ಬುದ್ದನ ಪ್ರತಿಮೆ ಅನ್ನೋದು ಸರ್ವೆ ಸಾಮಾನ್ಯ.

ಸೇತುವೆ ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುತ್ತವೆ.

ಇದು ಹಂಪಿಯ ಒಂದು ದೇವಸ್ಥಾನ ಇದು ಇದು ಬಹಳ ಹಳೆಯ ದೇವಸ್ಥಾನ.